Drone photography, wedding photography ಎಲ್ಲ ಮಾಡ್ತೇನೆ.

ನೀವ್ ಮತ್ತೆ ಯಾವ್ದ್ರಲ್ಲಿ ಬರ್ತೀರಿ, ನಾನ್ bike ತರ್ತೇನೇ, use ಆಗ್ತದೆ ಅಲ್ಲ ಹಾಗೆ.

ಮತ್ತೆ ನೀವ್ ಹೋಗ್ತೀರಾ ಈಗ photoshoot ಗೆಲ್ಲ .

ಹಾ ಹಾಗೆ ಈಗ exam ಆಗ್ತಾ ಉಂಟ್ ಹಾಗೆ, ಈಗ ರಜೆ ಅದಕ್ಕೆ photoshoot ಹೋಗುವ ಅಂತ ಕೇಳಿದ್ ಹಾಗೆ.

Exam ಯಾವಾಗ? exam ಆಗ್ತಾ ಉಂಟಾ ನಿಮ್ಗಿನ್ನು. br ಹಾ ರಜೆ ಅಲ್ಲ ಮೂರು ದಿವಸ ಅದಕ್ಕೆ. ಅದಕ್ಕೆ ಇದು. ಅದೇ ಅದೇ, web series ಎಲ್ಲ ನೋಡುದಿಲ್ವಾ ನೀವು .

ಈಗ Telegram ಅಲ್ಲಿ ಎಲ್ಲ ಬರ್ತದೆ ಅಲ.

ಹಾ, ಅದ್ರಲ್ಲಿ ಎಲ್ಲಸಾ ಬರ್ತದೆ ಈಗ.

ಅದರಲ್ಲಿ download ಮಾಡಿ ನೋಡ್ಬೇಕ್ ಆಗ್ತದಲ್ಲ full ಉ.

ಮತ್ತೆ ಅದೇ online ಅಲ್ಲಿ ನೋಡುವಾಗ ಅಂದ್ರೆ network ಎಲ್ಲ ಇದು ಆಗ್ತದೆ ಅಲ್ಲ ಅದಿಕ್ಕೆ ನಾನ್ ನೋಡಲ್ಲ, just download ಮಾಡಿ ನೋಡೋದು. ಹಾ ಹಾ ಹಾ ಹಾ ಹಾಗೆ.

ಹ್ಮ್ ಹೌದು, ನಾನ್ ಇದ್ರಲ್ಲೇ direct ಇದ್ರಲ್ಲಿ online ಮಾಡೋದು ಹಾ ಹೌದಾ network ಎಲ್ಲ ಚಂದ ಉಂಟಾ? ಹಾ ಪರ್ವಾಗಿಲ್ಲ, ಇಲ್ಲ Netflix ಗೆ ಅಷ್ಟು ಹೋಗೋದಿಲ್ಲ online ನೋಡಿದ್ರೆ, download ಮಾಡುದಕ್ಕಿಂತ ಕಮ್ಮಿ ಹೋಗ್ತದೆ .

ಹಾ ಈಗವಾ ಹೌದು. ಹ ನಮ್ಗೆ ಈಗ ಒಂದ್ exam ಉಂಟ ಅಷ್ಟೇ.

ಹೌದೌದು, first year ಆ second year ಆ?

Second year ಆ. College day ಎಲ್ಲ ಆಯ್ತಾ? ಹಾ college day ಮಾಡ್ತಾರೆ ಈಗ ಈ sem ಎಂತಸ ಇಲ್ಲ.

ಆವತ್ ಒಂದ್ Cricket match ಮಾಡಿದ್ರು ಅಷ್ಟೇ first sem ಅಲ್ಲಿ, ಈಗ second sem ಆ ಈಗ exam ಆದ್ರ ಮೇಲೆ ಮಾಡ್ತಾರೆ, ಈಗ ನೋಡ್ಬೇಕು ಇನ್ನು ಎಂತೆಲ್ಲ ಮಾಡ್ತಾರೆ ಅಂತ, ಹೋದ್ ವರ್ಷ ಎಂತಸಾ ಇರ್ಲಿಲ್ಲ. ಸರಿ ನಾನ್ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕುಂಟು ಇಡುದ call ?

ಹೌದಾ ಸರಿ okay bye bye .

Hello ಹೇಳಿ ಪವನ್ ಹೇಗಿದ್ದೀರಾ? ಆರಾಮ್ ಇದ್ದೆ, ನೀನ್ ಹೇಗಿದ್ಯಾ?

ವಿಶೇಷ ಎಲ್ಲ ಹೇಳ್ಬೇಕು ನಿಮ್ದೇ ನಮ್ ಕಡೆ ಎಂತ ಇಲ್ಲ.

ಎಂತ ಗಣೇಶನನ್ನು ಕೂರಿಸ್ಲಿಕ್ಕೆ ಉಂಟಾ?

ಕೂರ್ಸುದು ನಾವು ಹೋಗಿ ನೋಡುದಷ್ಟೇ ಮತ್ತೇನಿಲ್ಲ.

ನಿಮ್ ಕಡೆ ಎಲ್ಲ ಹಬ್ಬ ಜೋರ್ ಇಲ್ವಾ ಗಣೇಶ್ ಚತುರ್ಥಿ?

ಉಂಟು ಆಗ್ತಾ ಉಂಟು ಎಲ್ಲ ಗಣಪತಿಯನ್ನ ಕೂರ್ಸಿದ್ದಾರೆ.

ನಾವೆಲ್ಲ ಹೋಗಿ ಕುಣಿಯುದು ಅಷ್ಟೇ ಎರಡು ದಿವಸ ನಮ್ಗೆ ಈ ಕಡೆ ಎರಡು ದಿವ್ಸ ಅಲ್ಲ ನಿಮ್ಮಾಕಡೆ ಎಷ್ಟು ದಿವ್ಸ ಕೂರ್ಸುದು?

ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು.

Thank you thank you ನಿಮಗೂ ಕೂಡ ಶುಭಾಶಯ .

ಏ ಆಗ್~ ಆಗ್ತದೆ ಈಗ ಜನ ಎಲ್ಲ.

ಗಣೇಶ ಕೂರಿಸ್ತಾರಾ ಅಥ್ವಾ ಒಂದೇ ಊರಿಗೊಂದೇ ಗಣೇಶವ.

ಇಲ್ಲಾ ಊರಿಗೆ ಒಂದೇ ಹಾಕ್ತಾರೆ ಈಗ ಹಾಕ್ತ್~ ಆ ಕಡೆ ಈ ಕಡೆ ಎಲ್ಲ ಇಡ್ತಾರೆ ಮಾರೇ ಗಣಪತಿಯೆಲ್ಲ Bellampalli , ಇದು Perdoor ಮತ್ತೆ Manipal ದಲ್ಲಿ ಇಡ್ತಾರೆ ಅಲ್ಲಿ ಎಲ್ಲಾ ಇಡ್ತಾರೆ ಹೋಗ್ಬೇಕ್.

ಹಾ ಹಾಗಾದ್ರೆ ಹಬ್ಬ ಎಲ್ಲಾ ಜೋರು ಉಂಟ್ ಹಾಗಾಯ್ತ್. ಹಬ್ಬ ಗಣಪತಿ ನೋಡುದು ಅದೇ competition ಏ ನೀನ್ ಎಷ್ಟು ಗಣಪತಿ ನೋಡಿದೆ ನೀನು ಎಷ್ಟು ಗಣಪತಿ ನೋಡಿದೆ ಅಂತ ಹೇಳಿ. ಹಾ ಹಾಗೆ.

ಪರಿಸರ ಪರಿಸರ ಸ್ನೇಹಿಯ?

ಹ್ಮ್ ಹ್ಮ್ ಹ್ಮ್ ಅವತ್ತು ನಾಟಕ ಎಲ್ಲ ಕರ್ಸಿದ್ದ~ ಪ್ರಶಂಸ ಅವ್ರದ್ದು ನಾಟಕ ಉಂಟು ಮಾರೆ ಆವತ್ತು ಹೋಗ್ಬೇಕು.

ಪ್ರಶಂಷಾ ಅವ್ರ್ದ?

ತುಳು ತುಳು ತುಳು ನಾಟಕ.

ವಾಹ್ ಒಂದ್ ಸಲಿ ನೋಡ್ಬೇಕ್ ನೋಡಿದ್ರೆ ಗೊತ್ತಾಗ್ತದೆ.

ಗಂಟೆ ಸಂಜೆ ಅದು ಆ ಏಳ್ ಗಂಟೆಗೆ start . ಎಂತ ಹೆಸ್ರು ನಾಟಕದ್ದು? ಆ ಪಿರ ಬನ್ನಗ ತುಳು ನಾಟಕ. ಹಾ ಹಾ ಹಾ ಒಳ್ಳೇದ್ ಉಂಟು ಹಾಗಾದ್ರೆ.

ಏ ನೀವೆಲ್ಲ ಬನ್ನಿ ಮಾರೇ, ನೀವೆಲ್ಲ ಚೌತಿಗೆಲ್ಲ ಬರುದಿಲ್ಲ ಗಣೇಶ್ ಚತುರ್ಥಿಗೆಲ್ಲ. ನಮ್ ಕ~ ನಮ್ಮೂರಲ್ಲೂ ಕೂರಿಸ್ತಾರಲ್ಲ

ಹಾಗಾಗಿ ಈಗ ಎಲ್ಲಾ ಕಡೆ ಗಣೇಶನ್ನ ಕೂರಿಸ್ತಾರಲ್ಲ.

ಹ್ಮ್ ಹ್ಮ್ ಗಣೇಶ ಜೋರ್ ಮಾಡ್ತಾರೆ. ಈ ಸರಿ ಅದೇ ಈ ಈ ವ~ sorry ಈ ವರ್ಷ ಒಂದು,

ವಾರದ ಬಂತು, . ಹ್ಮ್ ರಜೆ ಹಾಕ್ಬೇಕು

ಹ್ಮ್ ವಾರದ ಆದಿತ್ಯವಾರ ಇಲ್ದಿದ್ರೆ ಶನಿವಾರ ಬರ್ಬೇಕಿತ್ತು. ಗಮ್ಮತ್ ಜೋರ್ ಗಮ್ಮತ್ ಮಾಡ್ಬೋದಿತ್ತು. ಜೋರ್ ಗಮ್ಮತ್ ಮಾಡ್ಬೋದಿತ್ತು ಒಟ್ಟಿಗೆ.

ಮತ್ತೆ ಎಲ್ಲ ಆರಾಮ ಮನೆಯಂಗೆ ಹೇಗೆ? ಹಾ ಆರಾಮ್ ಮತ್ತೆ, ನಿಮ್ಮ್ ಮನೇಲಿ ಹೇಗಿದ್ದಾರೆ?

ಸರಿ ಆ ಕೆಲ್ಸವಾ? ಹೇ duty ಇತ್ತು.

Time ಆಯ್ತು ಆಯ್ತು ಮೂರುವರೆ ಆಯ್ತು ಇನ್ನು . ಈಗ ಇಲ್ಲಿ ತನಕ ಚಾ break ಕೊಟ್ಟಿದ್ರು.

ಹಾ ಹಾ ಸದ್ಯಕ್ಕೆ ಉಡುಪಿಲಾ ಈಗ?

Udu~ Udupi ಯಲ್ಲಿಯ?

ನೋಡಿ, ಸರಿ ಹಾಗದ್ರೆ time ಆಯ್ತು ನಂಗೀಗ. ಸರಿ ಸರಿ ಆಯ್ತ್ ಆಯ್ತ್.

ಹ ಯಾರು? Hello ಭರತ್ ಅವ್ರ ಮಾತಾಡೋದು.

Hello ಭರತ್ ನಾನ್ ಭರತ್ ಕಿರಣ್ ನಿಮ್ Friend old Friend. ಯಾವ್ ಕಿರಣ್? Hello ಭರತ್ ಅದೆ ವಿಕಾಸ್ college ಅಲ್ಲಿ ಓದ್ವಲ್ಲ two thousand eighteen nineteen ಓ ಓ ಕಿರಣ್ ಕಿರಣ್ ಹೇಳ್ ಹೇಳ್ Sorry Number Save ಆಗಿರ್ಲಿಲ್ಲ.

ಹೊ ಎಲ್ಲೋ ಹುಡುಕ್ತ ಇದ್ದೆ ಸಿಕ್ತು ಹೊಸ Number ಅಂತ Save ಮಾಡೇ

ಹ ಈಗೆಲ್ಲಿ ಓದ್ತಿದ್ದಿರ? ಹ ಕಿರಣ್ ಈಗ ನಾನು ಬೆಂಗಳೂರ್ಗ್ ಬಂದೆ.

ಮತ್ತೆ ನೀನ್ ಸಿಗ್ಲಿಲ್ಲ ನಾನು college ಹತ್ರ ಬಂದಿದ್ ದಿಸ

ನಾಗೇಶ್ ಹತ್ರ ಕೇಳ್ದೆ ಅಲ್ಲಿ Friend ಹತ್ರ.

ನಾಗೇಶ್ ಹತ್ರ ಭರತ್ ಬರಲಿಲ್ವ ನಾಗೇಶ್ ಅಂದ್ರೆ ಇಲ್ಲ ಭರತ್ ಇವತ್ತು ಊರ್ಗ್ ಹೊಗೊವ್ನೆ ಅಂತ ಹೇಳ್ದ. okay.

ಈಗ college ಗೆ ಹೋಗ್ತಿದ್ಯ? ಹ ಹೌದು ಭರತ್ ಕಾಲೇಜ್ ಕಡೆ ಹೋಗ್ತಿದೀನಿ